ಇದರಲೆಲ್ಲ ಬರಿ ಕೆಬ್ಮಣ್ ಸಮಾನ್ ಅದವ.

ಒಂದು ಬಾರ್ ಅಂಗ್ಡಿ ಇದೆ ಆ ಬಾರ್ ಅಂಗ್ಡಿ ಹೋ ಬಾರ್ ಅಂಗಡಿಯಲ್ಲಿ ನಾಕುತರ ಸ್ಟೆಪ್ ನಿಂದ್ರಿಸಿದ್ದಾರೆ ಮುಂದುಗಡೆ.

ಒಬ್ರು ಈ ಕಡೆ ಬರ್ತಾ ಇದ್ದಾರೆ ಅದರ ಮುಂದ್ಗಡೆ ನಾಲ್ಕು ಬೈಕ್ ಆದವು.

ಮತ್ತೆ ಒಂದು ಫೋಟೋ ಇದೆ ಆ ಫೋಟೋ ಕೆ ಮುಖ ಮುಚ್ಚಿದ್ದಾರೆ.

ಒಂದು ಗ್ಲಾಸಿನ್ ಕಟ್ಟಿ ತರ ಇದೆ.

ಇದರ ಮೇಲೆ ಎಲ್ಲಾ ಪ್ಲೇಟ್ ಗಳಿಟ್ಟಿದ್ದಾರೆ.

ಬಿ_ಸಿ_ಎಂ ಹಾಸ್ಟೆಲ್ ಹುಡುಗಿಯರೆಲ್ಲ ಹಾಸ್ಟೆಲ್ ಮುಂದ್ಗಡೆ ಇರೋದನ್ನ ಸ್ವಚ್ಛವಾಗಿ ಮಾಡ್ತಾಯಿದ್ದಾರೆ.

ಕೆಳಗಡೆ ಕುಂದುರ್ಸಿ ಒಂದು ಜರ್ಕಿನ್ ಹಾಕಿ ಕರಿ ಜರ್ಕಿನ್ ಹಾಕಿ ಕಾಲ್ ಮೇಲ್ ಕಾಲ್ ಹಾಕಿ ಮಂಡೆ ಮೇಲೆ ಕೈ ಇಟ್ಟಿದಾರೆ.

ಒಂದು ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪ್ ನಲ್ಲಿ ಒಂದು ಬಸ್ಸು ಸ್ಟಾಪ್ ಆಗಿದೆ.

ಅಲ್ಲಿ ನೀರ ಚೆಲ್ಲಿದಾರೆ ಲೈಟ್ ಹಾಕಿದ್ದಾರೆ.

ಮತ್ತೆ ಎರಡು ರಗ್ ಹಾಕಿದ್ದಾರೆ ಒಂದ್ ಬೋರ್ಡ್ ಇದೆ ಒಂದ್ ಲೈಟ್ ಇದೆ.

ಮತ್ತೆ ಒಂದು ಸೈಡು ಒಂದು ರೂರಲ್ ಮಿಷನ್ ಐತಿ ಇಂದು ವೈಬ್ರೇಶನ್ ರೂರಲ್ ಮಷೀನ್ --

ಮತ್ತು ಒಬ್ರು ಹಿಂದಗಡೆ ತ್ಯಾಪ್ಪಿ ಹಿಡ್ಕೊಂಡು ಕೆಲಸ ಮಾಡುತ್ತಿದ್ದಾರೆ ಒಬ್ಬರ ಫೋನ್ ಇಟ್ಕೊಂಡಿದ್ದಾರೆ.

ಆ ಶೆಡ್ಡಿನಲ್ಲಿ ಎರಡು ಕಾರ್ ಗಳಿವೆ.

ಮತ್ತು ಗಿಡ ಸುತ್ತ ಮುತ್ತ ಎಲ್ಲಾನು ಎಲ್ಲ ಹಸುರ್ ಪದ್ರೆಯನ್ನ ಹಾಕಿದಾರೆ.

ಒಳಗಡೆ ಮೂವರದರೆ ಅವರು ಒಬ್ರು ಮುಚ್ಕೊಂಡಿದ್ದಾರೆ ಒಬ್ರು ಬಗ್ಗಿದಾರೆ.

ಮತ್ತ್ ಆ ಲೈಟು ಕಂಬದಲ್ಲಿ ಬಲ್ಬ್ ಗಳಿವೆ.

ಎರಡ್ ತರ ರೆಡ್ಡಿಂಕ್ ನಾಗ್ ಬರ್ದದಿರೆ ಬರ್ದರ ಇನ್ನ್ ಉಳ್ಕಿದ್ದೆಲ್ಲಾ ಗ್ರೀನ್ ಕಲರ್ ನಾಗ್ ಬರ್ದರ.

ಒಂದು ರೋಡ್ ಸೈಡಲ್ಲಿ ಜನ ಇದಾರೆ.

ಈ ದುಖಾನಿಗಳಲ್ಲಿ ಎಲ್ಲ ಟಾನಿಕ್ ಗಳನ್ನು ಇಟ್ಟಿದ್ದಾರೆ ವೈಟ್ ಕಲರ್ ನೀಲಿ ಕಲರ್ ರೆಡ್ ಕಲರ್ ಇಟ್ಟಿದಾರೆ.

ಆ ಒಬ್ರು ಬಾಯ್ಸ್ ಕರಿ ಕಲರ್ ಕೋಟ್ ಹಾಕಿದಾರೆ.

ಆದ್ರ ಒಳಗಡೆ ಒಬ್ರು ಲೇಡೀಸ್ ಹೋಗ್ತಾ ಇದ್ದಾರೆ.

ಅವು ಕಲರ್ ಯಾವ್ ಅಂದ್ರ ಒಂದು ವೈಟ್ ಕಲರ್ ಒಂದು ರೆಡ್ ಕಲರು .

ಅದನ್ ಗ್ಲಿಸಿನ್ ಅಂತ ಅಂದು ಒಂದು ಬೋರ್ಡ್ ಅತಿ ಎರಡು ಬೋರ್ಡ್ ಅದಾವ ಸಣ್ಣದೊಂದು ದೊಡ್ಡದೊಂದು--

ಎರಡು ಬಸ್ಸು ಹೋಗ್ತಾ ಇದ್ದಾವೆ ಹಸ್ರು ಕಲರು.